ಮತ್ತು ಅಲ್ಲಿ ಜೀರಾ ಕಂಪನಿ ಯ ನೀರಿನ ವಾಟರ್ ಬಾಟಲ್ ಮತ್ತು ಬಿಸ್ಲೇರಿ ಕಂಪನಿ ಯ ವಾಟರ್ ಬಾಟಲ್ ದೊರೆಯುತ್ತವೆ.

ಎತ್ತೇಂದರತ್ತ ಗಾಜಿನಲ್ಲಿ ವಿವಿಧ ರೀತಿಯ ವಸ್ತುಗಳನ್ನ ಹಾಕಲಾಗಿದ್ದು--

ಇದೊಂದು ಗುಡ್ಡಗಾಡು ಪ್ರದೇಶವಾಗಿದ್ದು ಎತ್ತೇಂ ದರತ್ತ ಆ ದೊಡ್ಡ ದೊಡ್ಡ ಗಿಡಮರಗಳು ಕಾಣಿಸುತ್ತಿವೆ ಮತ್ತು ಮುಂದುಗಡೆ ಚೆನ್ನಾಗಿ ಮೋಡ ಕವಿದಿದೆ.

ಮತ್ತು ಅಲ್ಲಿ ದೊಡ್ಡ ದೊಡ್ಡ ಗಿಡ ಮರಗಳು ಕಾಣಿಸುತ್ತಿವೆ.

ಇದೊಂದು ಫಂಕ್ಷನ್ ಹಾಲ್ ಆಗಿದ್ದು ಇಲ್ಲಿ ಬಹಳಷ್ಟು ಕಿಟಕಿಗಳನ್ನ ನಾವು ನೋಡಬಹುದು.

ಇದರ ಒಳಗಡೆ ಪೈಪ್ ಗಳು ಕಾಣಿಸುತ್ತಿವೆ ಮತ್ತು ಅದರ ಪಕ್ಕದಲ್ಲಿ ಜಿಒ--

ಇದು ಒಂದು ಬುಕ್ ಸ್ಟಾಲ್ ಆಗಿದ್ದು--

ಮತ್ತು ಇದು ಮತ್ತು ಮುಂಬೈಸ್ ಒರಿಜಿನಲ್ ಐಸ್ ಕ್ರೀಮ್ ಇನ್ ಬೀದರ್ ಎಂದು ಬರೆಯಲಾಗಿದೆ.

ಮತ್ತು ಅದರ ಸುತ್ತಮುತ್ತಲು ದೊಡ್ಡ ದೊಡ್ಡ ಗಿಡ ಮರಗಳು ಕಾಣುಸ್ತಿದ್ದು--